ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದು ಏನು ಅಂದರೆ ಇದು ಒಂದು ಬೆಳಗಾವಿನ ಒಂದು--

ಚಿತ್ರವಾಗಿದೆ ಇದರಲ್ಲಿ ಕಾಣುತ್ತಿರುವುದು. ಒಂದು ಎತ್ತರವಾದ ಬೆಟ್ಟಗುಡ್ಡಗಳ ರೀತಿ ಇಲ್ಲಿ ಕೆಳಗಡೆ ಒಂದು ಕುಬೇ ರೀತಿಯಲ್ಲಿ ತಗ್ಗು ಹಾಗಿದೆ ಅಲ್ಲಿ ಒಂದು ಗಿಡಗಳು. ಮರಗಳು ಚಿಕ್ಕ ಚಿಕ್ಕ ಎಲ್ಲಾ ಹಸಿರಾಗಿ ಕಾಣುತ್ತದೆ.

ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದು ಏನೆಂದರೆ ಇದು ಒಂದು ಬೆಳಗಾಮಿನ ಒಂದು ಚಿತ್ರಣವಾಗಿದೆ ಮತ್ತು ಮದ್ಯದಲ್ಲೂನು ಅಣೆಕಟ್ಟು ಇದು.

ಈ ಚಿತ್ರದಲ್ಲಿನಾವು ನೋಡುತಿರುವುದು ಏನ್ ಎಂದರೆ ಇದು ಒಂದು ಒಂದು ಒಂದು ಬೆಳಗಾಮೀನ ಒಂದು ಚಿತ್ರಣವಾಗಿದ್ದು ಒಂದು ಏರಿಯಾದಲ್ಲಿ ಇರುವ ಒಂದು ಚರ್ಚ್ ಕ್ರಿಶ್ಚಿಯನ್ ನರ್ ಒಂದು ಚರ್ಚ್ ಚಿತ್ರವಾಗಿದ್ದು.